ಪೂರ್ತಿ ಬಣ್ಣ ಎಲ್ಲಾ ಹಾಕೊಂಡು ಎರ್ಚಾಡಿ, ನೀರಲ್ ಮುಳ್ಗಿ, song ಎಲ್ಲಾ ಹಾಕೊಂಡು, dance ಮಾಡಿ, ಎನ್ ಅವ್ರ್ enjoyment, ಹೋಳಿ ಅಂದ್ರೆ I think ಅವ್ರ್ ಬಿಟ್ ಇನ್ಯಾರೂ celebrate ಮಾಡಲ್ಲಾನ್ಸತ್ತೆ, ಅಷ್ಟ್ ಚೆನಾಗ್ celebrate ಮಾಡುದ್ರವ್ರು ಹೌದು ಅಲ್ಲಾ , ಹಾಗೆ ಅಲ್ song ಎಲ್ಲಾ ಹಾಕಿ, ಕಿರ್ಚಾಡಿ, ಕೂಗಾಡಿ, last ಯಾವ್ದೋ ಒಂದ್ ಕೆರೆ ಸಿಗುತ್ತೆ ಅಲ್ಹೋಗ್ ಸ್ನಾನ ಮಾಡ್ಕೊಂಡ್ ಎಲ್ಲಾನು ಮುಗ್ಸಬಿಡ್ತಾರೆ. ಹ್ಮ್, ಹೌದು. ಈ ಕಡೆ ಹಂಗೆ color ಏನು, ಬಟ್ಟೆ ಯಾವ್ color ಅಂತಾನೂ ಗೊತ್ತಾಗಲ್ಲ ಹೋಳಿ time ನಲ್ಲಿ ಅಲ್ವಾ? ಹ್ಮ್, but almost ಎಲ್ಲಾರು white ಬಟ್ಟೆ ಹಾಕೋತಾರಲ್ಲ ಆ time ಅಲ್ಲಿ. ಆವಾಗಿನ್ school days ಅಲ್ಲೆಲ್ಲಾ ನೀವ್ ಆಡ್ತಿರ್ಲಿಲ್ವಾ? ಹ್ಮ್ ನಾನ್ ಆಡ್ತಿದ್ನಲ್ಲಾ. ಎಲ್ಲಾರು ಸೇರಿ ಎಲ್ಲಾ ಆಟಾಡ್ತಿದ್ವಿ, white ಬಟ್ಟೆ ಅಂದ್ರೆ white ಬಟ್ಟೆ ಹಾಕೋತಿದ್ವಿ. ಎಲ್ಲಾ color ಇದ್ರೂ ಗೊತ್ತಾಗ್ಬೇಕಲ್ವಾ ನಮ್ಗೆ?

ಆ ತರ color color ಚೆನಾಗಿರ್ಲಿ ಅಂತ white ಬಟ್ಟೆ ಹಾಕಿ, ನಾವೂ ಆಟಾಡಕ್ಹೊಗ್ತಿದ್ವಿ. ಹ್ಮ್, ನಾವೆಲ್ಲಾ ಹೋಳಿ ಎಲ್ಲಾಆಟಾಡಿಲ್ಲಪ್ಪ. ಆಟಾಡಿರೋರ್ನು ನೋಡಿದ್ದೀನಿ ಅಷ್ಟೇ. ನಾವಾಟಾಡಿದ್ವಿ. ಚೆನಾಗಿರುತ್ತೆ ಆ day . ಒಂದಿನ school ಅಲ್ಲಿ ಹಿಂಗೆ ಹೋಳಿ ಆಡ್ಬಿಟ್ಟು, Teacher, ma’am , miss ಎಲ್ಲಾ ಹಿಡ್ಕಂಡ್ ಬಡ್ದು, ಹೊಡ್ದು ಓಡ್ಸಿದ್ರು ನಮ್ಗೆಲ್ಲಾರ್ಗೂನು.

ಹೌದು. ಹೋಳಿ time ನಲ್ಲಿ. Holiday ನೇ ಕೊಟ್ಬಿಡ್ತಾರೆ. ಆಟಾಡ್ಕೊಳ್ಲಿ, enjoy ಮಾಡ್ಕೊಳ್ಲಿ ಅಂತ. ಹೌದಾ ಈ ಕಡೆ ಎಲ್ಲಾ grand ಇಲ್ಲಾ ಕಣೇ, simple ಆಗ್ ಮಾಡ್ತಾರೆ, ರಜೆ ಗಿಜೆ ಎಲ್ಲಾ ಕೊಡಲ್ಲ. ಅದೇ ಮಕ್ಳ್ ಆಡ್ತಾರೆ, ದೊಡ್ಡೋರೆಲ್ಲ ಅಷ್ಟ್ interest ಆಗ್ ಆಡಲ್ಲ. ಹ್ಮ್ ಅಂದ್ರೆ ನಮ್ದ್ ಇಡೀ ಊರೇ ಆಟಾಡತ್ತೆ ಅಲ್ವಾ! so ಎಲ್ಲರಿಗೂ ಇಲ್ ರಜೆ ಕೊಟ್ಬಿಡ್ತಾರೆ. ಹ್ಮ್ ಹ್ಮ್.

ಮತ್ತೆ ಹೇಳ್ಬೇಕು. ನೀನೂ ಈ ಸರ್ತಿ ಹೋಳಿ ಆಡ್ತೀಯಾ, ಏನ್ ಕತೆ? ನೋಡ್ಬೇಕು. ಮನೆಯವ್ರು ಎಲ್ಲರೂ ಸೇರಿದ್ರೆ ಆಟಾಡ್ಲೇಬೇಕು ಅಲ್ವಾ? ಹ್ಮ್ ಹ್ಮ್ ಹ್ಮ್ .

Hello ಹೇಗಿದ್ದೀರಾ .

ಹೌದಾ, ಮತ್ತೆ ಈಕಡೆ ಯಾವಾಗ್ ಬರುದು, ಊರಿಗೆ ಈಕಡೆ?

ಊರಿಗೆ ಬರ್ಬೇಕು, ಹೋ ಆರಾಮ್ ಇದ್ದೇನೆ, ನೀನು?

ಮತ್ತೆ ಆಯ್ತಾ ಊಟ? ಎಂತ ಮಾರ್ರೆ ಹಾ ಊಟ ಆಯ್ತು just ಈಗ ಈಗ ಆಗಿ ಕೂತ್ಕೊಂಡದ್ದು ಅಷ್ಟೇ bank ಅಲ್ಲಿ.

ಹಾ, ಎಂತ ವಿಶೇಷ ಊಟಕ್ಕೆ?

ಊಟಕ್ಕೆಂತ ಕೋಳಿ ಮಾಡಿದ್ದು ಮಾರ್ರೆ ನಿನ್ನೆ ಕೋಳಿ ತಂದಿದ್ದ್.

ಹೌದಾ, ಮನೆಯಲ್ಲೆಲ್ಲ ಆರಾಮ?

ಹಾ, ಮತ್ತೆ ವಿಶೇಷ ಹಬ್ಬ ಜೋರುಂಟಾ?

ಹೌದಾ ಬರ್ಬೇಕಂತ ಉಂಟು, ಈಗ ಅದೇ ರಜೆ ಸಿಕ್ತದ ನೋಡ್ಬೇಕು.

ಅಲ್ಲಾ ರಜೆ ಸಿಕ್ತದಪ್ಪ, ರಜೆ ಬಾಕಿ ಇದೆ, ನೀವ್ ಈ ಕಡೆ ಬರುದಿಲ್ಲ ಊರಿಗೆ ಬರುದಿಲ್ಲ.

ಒಂದ್~ ಒಂದು ವಾರ ರಜೆ ಹಾಕಿ ಬನ್ನಿ ಈಕಡೆ ಊರಿಗೆ, ಗಮ್ಮತ್ ಮಾಡ್ವ ಹಬ್ಬ ಅಲ್ಲ. ಹಾ ಮಾಡ್~ ಮಾಡ್ವ ಮಾರ್ರೆ ಮತ್ತೆ ಕೋಳಿ ಹಬ್ಬದ ಆಚರಣೆ ಎಲ್ಲ ಶುರು ಆಗಿದ?

ಹೌದಾ, ಇನ್ನೇನ್ function ಇತ್ತ್ ಹಾ ಕಾರ್ಯಕ್ರಮ ಇತ್ತಂತೆ ದೇವಸ್ಥಾನದಲ್ಲಿ.

ಹಾ ಹೌದ್ ಇವತ್ತ್ ನಾಳೆ program ಉಂಟು ನಾಳೆ.

ಗೌಜಿ ಎಲ್ಲ ಎಂತ ಮಾರ್ರೆ ಆಗ್ತದೆ ಉಂಟು ಎಲ್ಲಾ ಮಾಡ್ತಿದಾರೆ, ನಂಗೆ ಎಲ್ಲ ರಜೆ ಇಲ್ಲ ಅಲ್ಲ so ಕೆಲಸಕ್ಕೆ ಬಂದಿದ್ವಿ ಎಲ್ಲ.

ಇಲ್ಲ ಇವತ್ತು ಸಂಜೆ ಹೋಗ್ಬೇಕು, ನೋಡ್ಬೇಕು ಇವತ್ತು ಸಂಜೆ.

ಹೋಳಿ ಹಬ್ಬ ಎಲ್ಲ ಹೇಗೆ ಆಚರಣೆಯೆಲ್ಲ?

ಆಚರಣೆಗೆ ಎಲ್ಲಾ ತಕ್ಕೊಂಡು ಹೋಗ್ಬೇಕು ಎಲ್ಲಾ ಬಣ್ಣಯೆಲ್ಲ ತಕೊಂಡ್ ಹೋಗ್ಬೇಕು.

ಗಮ್ಮತ್ ಉಂಟು ಬನ್ನಿ ನಿಮ್ಗೆ ಆಗ್ತದೆ ಮತ್ತೆ ನಾವು ಒಂದು ವಾರ ಗಮ್ಮತ್ ಮಾಡುದು.

ಹಾ ಸುಮಾರು ವರ್ಷ ಆಯ್ತು, ಸಿಗದೇ.

ಹೌದು, ನೀವು ಹಬ್ಬಕ್ಕೆ ಬರುದಿಲ್ಲ ರಜೆ ಹಾಕಿದಾಗ ಈಕಡೆ ಬರುದೇ ನೀವೆಲ್ಲ.

ಬರ್ಬೇಕಂತ ಉಂಟು ಈಸರ್ತಿ ನಿಮ್ಮ್ ಜೊತೆ ಎಲ್ಲ ಹೋಳಿ ಆಚರಣೆ ಮಾಡ್ಲಿಕ್ಕೆ.

ಅದೇ ನೀನು ಹಾಗೇನೆ ಆ ಸಮೃದ್ಧ ಕೂಡ ಹಾಗೇನೆ ಅವನು ಹೋದ್ನ್ ಹೋದ್ ಕೆಲಸ ಶುರು ಮಾಡಿದ್ದ್ ಶುರು ಶುರುಮಾಡಿದ್ದು ಆ Bangalore side ಈಕಡೆ ಊರುಕಡೆ ಮುಕಸ ಮಾಡುದಿಲ್ಲ ಅವನು.

ಹೌದಾ, ಅವ್ನು ಬರ್ತಾ ಅಂತ ನನ್ಹತ್ರ ಹೇಳ್ದ.

ಹೌದು ಈಸರ್ತಿ ಹಬ್ಬಕ್ಕೆಲ್ಲ ಬರ್ಬೇಕು ಒಂದ್ವರ ರಜೆ ಮಾಡ್ಬೇಕು ಅಂತ ಹೇಳ್ತಿದ್ದ. ಅವನು ರಜೆ ಮಾಡಿದ ಹಾಗೇನೆ ನಾನು ನೋಡಿದ ಹಾಗೇನೆ .

ನಮ್ಗು ಈಸರ್ತಿ ಹೋಳಿ ಹಬ್ಬಕ್ಕೆ ಬರ್ಬೇಕು ಅಂತ ಉಂಟು, ರಜೆಯೆಲ್ಲ apply ಮಾಡಿದೇನೆ ಈಗ ನೋಡ್ಬೇಕು.

ಹಾ ಅಲ್ಲಾ, ಬನ್ನಿ ಬನ್ನಿ ಮಾಡ್ವ ಗಮ್ಮತ್ ಮಾಡ್ವ.

ಹಾ ಗುಮ್ಮಟ ಎಲ್ಲ ready ಉಂಟ ಹೋಳಿ ಗೆ?

ಹಾ ready ಉಂಟು purchase, purchase ಎಲ್ಲಾ ಆಗಿದೆ already .

ಈಸರ್ತಿ ಎಷ್ಟು ಊರು ಉಂಟು, ತಿರಿಗ್ಲಿಕ್ಕೆ.

ಈ ಸರಿ ತುಂಬಾ ಇಲ್ಲ, ನಮ್ಮ ಮನೆಯಲ್ಲಿ ಇಲ್ಲ.

ಇಲ್ಲ, ಸರಿ ನಂಗೆ ಒಂದು call ಬರ್ತ ಉಂಟು ಆಯ್ತಾ ಮತ್ತೆ call ಮಾಡುದ ನಿನ್ಗೆ?

Okay ನಾ ಮತ್ತೆ ಮಾಡ್ತೇನೆ ಆಯ್ತಾ okay bye .

ಹಾ ನಾನ್ ಚನ್ನಗಿದ್ದೇನೆ ನೀವ್ ಹೇಗಿದ್ದೀರಾ?

ಹ. ಹ ವಿಶೇಷ ಎಲ್ಲ ಎಂತ ಇಲ್ಲ ಅದೆ ಇದ್ದದ್ದೇ ಮಾಮೂಲು ದಿನದ್ದು .

ದಿನಚರಿ ಎಲ್ಲ ಅದ್ರಷ್ಟಕ್ಕೆ ಆಗ್ತಾ ಉಂಟು.

ಹ್ಮ್ ಹ್ಮ್ college ಇಂದ ಬಂದದ್ದಷ್ಟೆಯಾ?

ಹ ಈಗ ವಸತಿ ನಿಲಯದಲ್ಲಿ ಇರುದು.

ಹ ಹ ಹ ಹೇಗ್ ಆಗ್ತದೆ hostel ಅಂದ್ರೆ ಮನೆ ಇಂದ ಅಲ ಹಾಗೆ ಕೇಳಿದ್ದು. ಮನೆಯಿಂದ ಅದೆ ನನ್ಗೆ ಜಾಸ್ತಿ ದೂರ ಆಗುದಿಲ್ಲ but ಮನೇಲಿ ಇದ್ದಾಗೆ ಏನಾಗುದಿಲ್ಲ ಇಲ್ಲಿರುದು. ಹ ಹ hostel ಅಲ್ಲಿ ತುಂಬ ಗಮ್ಮತ್ ಆಗ್ತದೆ ಅಂತ ಹೇಳ್ತಾರೆ.

ಗಮ್ಮತ್ ಗಮ್ಮತ್ ಎಂತಿಲ್ಲ ಅಂದ್ರೆ ಜಾಸ್ತಿ ಮಾಂಸಹಾರಿ ಎಲ್ಲ ಸಿಗ್ತದೆ ಆದ್ರೆ ನಾನು ಮೊದ್ಲಿದ್ ವಸತಿ ನಿಲಯದಲ್ಲಿ ಅದೆಲ್ಲ ಇರ್ಲಿಲ್ಲ.

ಶುದ್ಧ ತರಕಾರಿ ಮಾತ್ರ ಮತ್ತೆ ಅಲ್ಲಿ ಹಣ ಖರ್ಚಿಗೇಸ ಜಾಸ್ತಿ ಇತ್ತಾ.

ನಮಿಗೆ ಈ ವಿದ್ಯಾರ್ಥಿವೇತನ ಬರುದೆ ಕಷ್ಟದಲ್ಲಿ ಮತ್ತೆ ಅಲ್ಲಿಗೆಲ್ಲಿಗೆ ಕಟ್ಟುದಂತ ಇಲ್ಲಿ government ವಸತಿ ನಿಲಯಕ್ಕೆ ಹಾಕಿದ್ದು ಅರ್ಜಿ ಅದು ಸಿಕ್ಕಿತು.

ಹಾಗಾಗಿ ಈಗ ಒಂದ್ ಒಂದು ಹಿಂದಿನಾ ಇದು semester ಇಂದ ಇಲ್ಲಿ ಇದ್ದೇನೆ.

ಹ ತೊಂದ್ರೆ ಇಲ್ಲ ಆದ್ರೆ ತುಂಬ ಈ ಕೋಣೆ ಎಲ್ಲ ತುಂಬ ಇಕ್ಕಟ್ಟು ಒಂದೊಂದು ಕೋಣೆ ಅಲ್ಲಿ ಒಂದ್ ಹನ್ನೆರಡು ಜನ ಎಲ್ಲ ಇದ್ದೇವೆ.

ಆದ್ರು ಆಗಬೋದು ಹೊಂದಾಣಿಕೆ ಮಾಡ್ಕೊಂಡು ಹೋಗುದು ಏನೋ ಇನ್ನು ಒಂದ್ ನಾಕು ವರ್ಷ ಅಲ ನಾಕು ವರ್ಷ ಅಲ್ಲ ಇನ್ನೊಂದು ಮೂರೂ ವರ್ಷ. ಹ ಅದೆ ಬೇಕಿದ್ರೆ ಮಾಡ್ಬೇಕಲ್ಲ ಮತೆಂತ ಮಾಡುದು. ಅದೆ Engineering ಮುಗಿಸ್ಕೊಂಡು ಹೋಗ್ತಾ ಇರುದು ಸೀದಾ. ಹೋಗ್ತಾ ಇರುದು ಅಷ್ಟೆ ಹಾಗೆ. ಮತ್ತೆ ತೊಂದ್ರೆ ಇಲ್ಲ ಅಂದ್ರೆ ಎಲ್ಲಾ ನನ್ನ ತರಗತಿ ಅವ್ರೆ ಇರುದು.

ಹ ಹ ಹ ಹಾಗೆ ಒಳ್ಳೆ ಇದಾಗ್ತದಲ.

ಹ ಮತ್ತೆ ಅದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಏನ್ ದೊಡ್ಡ ಕಷ್ಟ ಆಗುದಿಲ್ಲ. ನಾವ್ ನಮ್ಮಷ್ಟಕ್ಕೆ ಇರ್ತಿದ್ರೆ ಕೆಲ್ಸ ಮಾಡ್ತಿರ್ತಾರೆ.

ಜಾಸ್ತಿ ಹಣ ಕಟ್ಬೇಕು ಮತ್ತೆ ಅದೆಲ್ಲ ದೊಡ್ಡ ತಲೆ ಬಿಸಿ ಇಲ್ಲಾಂತ.

ಮತ್ತೆ ಸಂಜೆ ಎಲ್ಲ ಸಮಯ ಅಂದ್ರೆ ಆರ್ ಗಂಟೆಯ ಮುಂಚೆ ಮನೆ~ ಬರ್ಬೇಕು ಹಾಗೆಂತಾದ್ರು ? ಅದು ಇತ್ತು ಮೊದ್ಲಿದ್ದ ವಸತಿ ನಿಲಯದಲ್ಲಿ ಅದೆಲ್ಲ ಇತ್ತು ಬರ್ಬೇಕು ಅದು ಹೇಳ್ತಾರೆ ಅಷ್ಟೆ ಅದನ್ನು ಯಾರು ಹಾಗೇನ್ ನೋಡ್ಕೋಳಿಕ್ಕೆ ಹೋಗುದಿಲ್ಲ ಇಲ್ಲಾಂದ್ರೆ ಒಂದು ಒಂಬತ್ತು ಗಂಟೆ ಒಳ್ಗೆ ಬರ್ಬೇಕು ಬೆಳ್ಳಿಗೆ ಎಷ್ಟೋತ್ತಿಗು ಬಂದ್ರು ಆಗ್ತದೆ.

ಮತ್ತೆ ಮನೆಗೆ ಹೋಗುವಾಗೆಲ್ಲ ಒಂದ್ ರ~ ರಜಾರ್ಜಿ ಎಲ್ಲ ಬರ್ದು ಹೋಗ್ಬೇಕು.

ಮತ್ತೆ ನಮ್ಮ ಇದು ಹಾಜರಾತಿ ಎಲ್ಲ biometric ಇದು ಉಂಟು ಅದಲ್ಲಿ ಹಾಕ್ತಾರೆ ಹಾಗೆ.

ಅದು ದಿನಾ ಪರಿಶೀಲನೆ . ಹಾಕ್ಬೇಕು ಅಂದ್ರೆ ಬೆಳ್ಳಿಗ್ಗೆ ಮತ್ತೆ ಸಂಜೆ ಹಾಕ್ಬೇಕು.

ಇಲ್ಲಾಂದ್ರೆ ಅದು ನಾವು ಅಲ್ಲಿ ಇರುದಿಲ್ಲ ಅಂತ ಆಗ್ತದೆ ಮತ್ತೆ next ಇದಕ್ಕೆ ಮತ್ತೆ ನಾವು application ಹಾಕ್ಬೇಕಾದ್ರೆ ಸಿಗುದಿಲ್ಲ ಹಾಗೆ. ಹ ಹ ಹ ಹೊ ಹಾಗೆ ಅಲಾ. ಹ ಊಟ ತಿಂಡಿಗೆಲ್ಲ ತೊಂದ್ರೆ ಇಲ್ಲ ಆಗ್ತಾ ಇರ್ತದೆ ಸಮಯ ಸಮಯಕ್ಕೆ ಸಿಗ್ತಾ ಇರ್ತದೆ.